ಇವರು ಕಲ್ಚರಲ್ ಡ್ರೆಸ್ ಹಾಕಿಕೊಂಡು ಅತ್ಯಂತ ಸುಂದರವಾದಂತಹ ಹಾಗೂ ಆಕರ್ಶಕ ರೀತಿಯಲ್ಲಿ ಡಾನ್ಸ್ ಮಾಡುತ್ತಿದ್ದಾರೆ ಇಲ್ಲಿಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಲವಾರು ದೇವರುಗಳ ಮೂರ್ತಿಗಳನ್ನು ಕೂಡ ಇಡಲಾಗಿದೆ.

ಚಿತ್ರದಲ್ಲಿ ನಾವು ಅನೇಕ ತರಹದ ಜನರು ಕುಳಿತುಕೊಂಡಿರುವುದನ್ನು ನೋಡಬಹುದು ಇದೊಂದು ಚರ್ಚಿನ ದೃಶ್ಯವಾಗಿದೆ ಈ ದೃಶ್ಯದಲ್ಲಿ ಹಲವಾರು ಹಲವಾರು ಮಹಿಳೆಯರು ಕುಳಿತುಕೊಂಡಿದ್ದಾರೆ.

ಈತ ಕಟಿಂಗ್ ಶಾಪಿನವನು ಈತನಿಗೆ ಕಟಿಂಗ್ ಮಾಡುತ್ತಿದ್ದಾನೆ ಇಲ್ಲಿ ಕಟಿಂಗ್ ಮಾಡುತ್ತಿರುವುದು ಅತ್ಯಂತ ಸ್ಟೈಲಿಶ್ ಆಗಿರುವಂಥಹ ಕಟಿಂಗ್ ಒಂದನ್ನು ಮಾಡುತ್ತಿದ್ದಾನೆ ಇದು ಜನಪ್ರಿಯವಾದಂತಹ ಕಟಿಂಗ್ ಶಾಪ್

ದೃಶ್ಯದಲ್ಲಿ ನಾವು ಅದ್ಭುತವಾದಂತಹ ಒಂದು ಬಂದರು ನೋಡಬಹುದಾಗಿದೆ ಈ ಬಂದರು ಹಲವಾರು ತರಹದ ದೊಡ್ಡ ದೊಡ್ಡ ಪೋರ್ಟ್ಸ್ಗಳನ್ನು ಹೊಂದಿದೆ.